ಕ್ಟರ್ಟಲ್ ನ ಕ್ವೆಶನ್ ಗ್ಲೂಸ್ ಎಂಬ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಆಂಡ್ ನಾಟ್ ಎಂಬ ಕ್ವೆಶ್ಚನ್ ಗ್ಲೂಸ್ ಗಳನ್ನು ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ತಯಾರಿಸಲು ನಾನು ಉಬಂಟು ಲಿನಕ್ಸ್ ಒಎಸ್ ನ 1204 ನೇ ಆವೃತ್ತಿಯನ್ನು ಮತ್ತು ಕ್ಟರ್ಟಲ್ 081 ಬೀಟಾ ಎಂಬ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇನೆ
ನಿಮಗೆ ಕ್ಟರ್ಟಲ್ ನ ಪ್ರಾಥಮಿಕ ಮಾಹಿತಿ ಮತ್ತು Kturtleನ if ಎಲ್ಸೆ ಸ್ಟೇಟ್ ಮೆಂಟ್ ನ ಮಾಹಿತಿ ಇದೆಯೆಂದು ನಾವು ಅಂದುಕೊಂಡಿದ್ದೇವೆ
ಅದಿಲ್ಲವಾದರೆ ಅದಕ್ಕೆ ಸಂಬಂಧಿಸಿದ ಟುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ಜಾಲಪುಟ httpspoken tutorialorg ನೋಡಿ
ಆರಂಭಿಸುವುದಕ್ಕಿಂತ ಮೊದಲು ಕ್ವೆಶ್ಚನ್ ಗ್ಲೂಸ್ ಗಳ ಬಗೆಗೆ ವಿವರಿಸುತ್ತೇನೆ
ಕ್ವೆಶ್ಚನ್ ಗ್ಲೂಸ್ ಪದಗಳು ನಮಗೆ ಚಿಕ್ಕ ಪ್ರಶ್ನೆಗಳನ್ನು ಒಂದು ದೊಡ್ಡ ಪ್ರಶ್ನೆಗೆ ಗ್ಲೂ ಮಾಡಲು ಸಮರ್ಥವಾಗಿವೆ
ಆಂಡ್ ಒರ್ ಮತ್ತು ನಾಟ್ ಇವುಗಳು ಕೆಲವು ಗ್ಲೂ ಪದಗಳು
ಗ್ಲೂ ಪದಗಳು if ಎಲ್ಸೆ ನಿಬಂಧನೆಗಳೊಂದಿಗೆ ಒಟ್ಟಿಗೆ ಬಳಸಲ್ಪಡುತ್ತವೆ
ಒಂದು ಹೊಸ KTurtleನ ಅಪ್ಲಿಕೇಷನ್ ತೆರೆಯೋಣ
ದಶ್ homeನ ಮೇಲೆ ಕ್ಲಿಕ್ ಮಾಡಿ
ಸರ್ಚ್ ಬಾರ್ ನಲ್ಲಿ ಕ್ಟರ್ಟಲ್ ಎಂದು ಟೈಪ್ ಮಾಡೋಣ
ಮತ್ತು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಆಂಡ್ ಎನ್ನುವ ಗ್ಲೂ ಪದದಿಂದ ಈ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ
ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಪ್ರೋಗ್ರಾಮ್ ಇದೆ
ನಾನು ಟೆಕ್ಸ್ಟ್ editorನಿಂದ ಕೋಡ್ ಅನ್ನು ಕಾಪಿ ಮಾಡಿ ಕ್ಟರ್ಟಲ್ ಎಡಿಟರ್ ನಲ್ಲಿ ಪಾಸ್ಟೆ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಟೈಪ್ ಮಾಡಿ
ಪ್ರೋಗ್ರಾಂ ಟೈಪ್ ಆದ ನಂತರ ಟ್ಯುಟೋರಿಯಲ್ ಅನ್ನು ಮತ್ತೆ ಆರಂಭಿಸಿ
ನಾನು ಪ್ರೋಗ್ರಾಮ್ ಟೆಕ್ಸ್ಟ್ ಸ್ವಲ್ಪ ಅಸ್ಪಷ್ಟವಾಗಿರುವ ಕಾರಣ ಅದನ್ನು ಝೂಮ್ ಮಾಡುತ್ತೇನೆ
ಕೋಡ್ ಅನ್ನು ನೋಡೋಣ
ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡೀಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ
ಪ್ರೋಗ್ರಾಂನಲ್ಲಿ ಮೆಸೇಜ್ ಎಂಬ ಕೀವರ್ಡ್ ನ ನಂತರದ ಎರಡು ಉದ್ಧರಣ ಚಿಹ್ನೆಗಳ ನಡುವೆ ಇರುವ ವಿಷಯವು ಮೆಸೆಜ್ ಎನಿಸಿಕೊಳ್ಳುತ್ತದೆ
ಮೆಸೇಜ್ ಕಮಾಂಡ್ ಸ್ಟ್ರಿಂಗ್ ಅನ್ನು ಇನ್ ಪುಟ್ ರೂಪದಲ್ಲಿ ತೆಗೆದುಕೊಳ್ಳುತ್ತದೆ
ಇದು ಸ್ಟ್ರಿಂಗ್ ನಿಂದ ಟೆಕ್ಸ್ಟ್ ಅನ್ನು ಜೊತೆ ಮಾಡಿಕೊಂಡೇ ಒಂದು ಪಾಪಪ್ ಡಯಲಾಗ್ ಬಾಕ್ಸ್ ಅನ್ನು ತೋರಿಸುತ್ತದೆ
ಮತ್ತು ನಾನ್ ನುಲ್ ಸ್ಟ್ರಿಂಗ್ಸ್ ಗಾಗಿ ಒಂದು ಬೀಪ್ ಅನ್ನು ಉಂಟುಮಾಡುತ್ತದೆ
a b ಮತ್ತು c ಎ ಬಿ ಮತ್ತು ಸೀ ವೆರಿಯಬಲ್ಸ್ ಗಳು ಯೂಸರ್ ನ ಇನ್ ಪುಟ್ ಅನ್ನು ಸಂಗ್ರಹಿಸುತ್ತವೆ
ಆಸ್ಕ್ ಎಂಬ ಕಮಾಂಡ್ ವೇರಿಯಬಲ್ಸ್ ನಲ್ಲಿ ಇನ್ ಪುಟ್ ಅನ್ನು ಸಂಗ್ರಹಿಸಲು ಅಪೇಕ್ಷಿಸುತ್ತದೆ
ifabಸಿಎ ಎ ಪ್ಲಸ್ ಬಿ ಗ್ರೇಟರ್ದೆನ್ ಸಿ ಮತ್ತು bcಆ ಬಿ ಪ್ಲಸ್ ಸಿ ಗ್ರೇಟರ್ದೆನ್ ಎ ಮತ್ತು caಬ್ ಸಿ ಪ್ಲಸ್ ಎ ಗ್ರೇಟರ್ದೆನ್ ಬಿ ಎಂಬುದು ಐಎಫ್ ನಿಬಂಧನೆಗಳನ್ನು ಪರಿಶೀಲಿಸುತ್ತದೆ
ಆಂಡ್ ನಿಂದ ಗ್ಲೂ ಮಾಡಿದ ಎರಡು ಪ್ರಶ್ನೆಗಳು ಸರಿಯಾಗಿದ್ದರೆ ಪರಿಣಾಮ ಟ್ರೂ ಆಗುತ್ತದೆ
ifaಬ್ ಎ ನಾಟ್ ಈಕ್ವಲ್ಟು ಬಿ ಮತ್ತು ಬ್ ಸಿಎ ಬಿ ನಾಟ್ ಈಕ್ವಲ್ಟು ಸಿ ಮತ್ತು ಸಿಎ ಆ ಸಿ ನಾಟ್ ಈಕ್ವಲ್ಟು ಎ ಐಎಫ್ ನಿಬಂಧನೆಗಳನ್ನು ಪರಿಶೀಲಿಸುತ್ತದೆ
ಮೇಲಿರುವ ಐಎಫ್ ನಿಬಂಧನೆ ಟ್ರೂ ಆದಾಗ ಕಂಟ್ರೋಲ್ ನೆಸ್ಟೆಡ್ ಐಎಫ್ ನೆಸ್ಟೆಡ್ ಇಫ್ ಬ್ಲಾಕ್ ನ ಒಳಗೆ ಚಲಿಸುತ್ತದೆ
ಇದು ತ್ರಿಕೋಣದ ಭಾಗಗಳು ಅಸಮಾನವಾಗಿದೆಯೇ ಎಂಬುದನ್ನು ಪರಿಶೀಲಿಸುತ್ತದೆ
ಫಾಂಟ್ಸೈಜ್ 18 ಪ್ರಿಂಟ್ ಕಮಾಂಡಿನ ಮೂಲಕ ಉಪಯೋಗಿಸಿದ ಫಾಂಟ್ ಸೈಜ್ ಅನ್ನು ಸೆಟ್ ಮಾಡುತ್ತದೆ
ಗೋ 10100 ಎಂಬ ಕಮಾಂಡ್ ಟರ್ಟಲ್ ಗೆ ಕ್ಯಾನ್ವಾಸಿನ ಎಡಭಾಗದಿಂದ 10 ಪಿಕ್ಸೆಲ್ಸ್ ಮತ್ತು ಮೇಲ್ಭಾಗದಿಂದ 100 ಪಿಕ್ಸೆಲ್ಸ್ ಗಳಷ್ಟು ಮುಂದೆ ಸಾಗುವಂತೆ ಆದೇಶಿಸುತ್ತದೆ
ಐಎಫ್ ನಿಬಂಧನೆಯ ಪರಿಶೀಲನೆಯಾದ ಮೇಲೆ ಪ್ರಿಂಟ್ ಕಮಾಂಡ್ ಸ್ಟ್ರಿಂಗ್ ಅನ್ನು ತೋರಿಸುತ್ತದೆ
ಬ್ಲಾಕ್ ನಲ್ಲಿರುವ ಐಎಫ್ ನಿಬಂಧನೆಯು ತಪ್ಪಾಗಿದ್ದರೆ ಎಲ್ಸೆ ಕಮಾಂಡ್ ಎಲ್ಸೆ ನಿಬಂಧನೆಯನ್ನು ಪರಿಶೀಲಿಸುತ್ತದೆ
ಎಲ್ಸೆ ನಿಬಂಧನೆಯ ಪರಿಶೀಲನೆಯಾದ ಮೇಲೆ ಪ್ರಿಂಟ್ ಕಮಾಂಡ್ ಸ್ಟ್ರಿಂಗ್ ಅನ್ನು ತೋರಿಸುತ್ತದೆ
ಎಲ್ಸೆ ಕಮಾಂಡ್ ಕೊನೆಯ ನಿಬಂಧನೆಯನ್ನು ಪರಿಶೀಲಿಸುತ್ತದೆ
ಇಲ್ಲಿ ಮೇಲೆ ಹೇಳಿದ ನಿಬಂಧನೆ ತಪ್ಪಾಗಿದ್ದಾಗ ಮಾತ್ರ ಎಲ್ಸೆ ಪರಿಶೀಲಿಸಲ್ಪಡುತ್ತದೆ
ಎಲ್ಸೆ ನಿಬಂಧನೆಯ ಪರಿಶೀಲನೆಯಾದ ಮೇಲೆ ಪ್ರಿಂಟ್ ಕಮಾಂಡ್ ಸ್ಟ್ರಿಂಗ್ ಅನ್ನು ತೋರಿಸುತ್ತದೆ
ನಾನು ಎಲ್ಲಾ ನಿಬಂಧನೆಗಳನ್ನು ಪರಿಶೀಲಿಸುವುದಕ್ಕಾಗಿ ಕೋಡ್ ಅನ್ನು ರನ್ ಮಾಡುತ್ತೇನೆ
ಪ್ರೋಗ್ರಾಮ್ ಅನ್ನು ರನ್ ಮಾಡುವುದಕ್ಕಾಗಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಒಂದು ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ
ಒಕ್ ಕ್ಲಿಕ್ ಮಾಡುತ್ತೇನೆ
ಅಬ್ ಯ ಉದ್ದಕ್ಕಾಗಿ 5 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಬಿಸಿಯ ಯ ಉದ್ದಕ್ಕಾಗಿ 8 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಎಸಿಯ ಯ ಉದ್ದಕ್ಕಾಗಿ 9 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಕ್ಯಾನ್ವಾಸಿನ ಮೇಲೆ A ಸ್ಕೇಲೀನ್ ಟ್ರಯಾಂಗಲ್ ಎ ಸ್ಕೆಲೇನ್ ಟ್ರ್ಯಾಂಗಲ್ ಕಾಣಿಸುತ್ತದೆ
ಪುನಃ ರನ್ ಮಾಡೋಣ
ಒಂದು ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ
ಒಕ್ ಕ್ಲಿಕ್ ಮಾಡುತ್ತೇನೆ
ಅಬ್ ಯ ಉದ್ದಕ್ಕಾಗಿ 5 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ ಬಿಸಿಯ ಯ ಉದ್ದಕ್ಕಾಗಿ 6 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ ಎಸಿಯ ಯ ಉದ್ದಕ್ಕಾಗಿ 6 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಕ್ಯಾನ್ವಾಸಿನ ಮೇಲೆ ನಾಟ್ a ಸ್ಕೇಲೀನ್ ಟ್ರಯಾಂಗಲ್ ನಾಟ್ ಅ ಸ್ಕೆಲೇನ್ ಟ್ರ್ಯಾಂಗಲ್ ಕಾಣಿಸುತ್ತದೆ
ಡೀಫಾಲ್ಟ್ ನಿಬಂಧನೆಯನ್ನು ಪರಿಶೀಲಿಸುವುದಕ್ಕಾಗಿ ಪುನಃ ರನ್ ಮಾಡೋಣ
ಒಂದು ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ
ಒಕ್ ಕ್ಲಿಕ್ ಮಾಡುತ್ತೇನೆ
ಅಬ್ ಯ ಉದ್ದಕ್ಕಾಗಿ 1 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಬಿಸಿಯ ಯ ಉದ್ದಕ್ಕಾಗಿ 1 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಎಸಿಯ ಯ ಉದ್ದಕ್ಕಾಗಿ 2 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಕ್ಯಾನ್ವಾಸಿನ ಮೇಲೆ ಡೋಸ್ ನಾಟ್ ಸಾಟಿಸ್ಫೈ ಟ್ರಯಾಂಗಲ್ಸ್ ಇನೆಕ್ವಾಲಿಟಿ ಡಸ್ ನಾಟ್ ಸಾಟೀಸ್ಫೈ ಟ್ರ್ಯಾಂಗಲ್ಸ್ ಇನೀಕ್ವಾಲಿಟಿ ಎಂದು ಕಾಣಿಸುತ್ತದೆ
ಈಗ ಈ ಪ್ರೋಗ್ರಾಮ್ ಅನ್ನು ಕ್ಲಿಯರ್ ಮಾಡೋಣ
ನಾನು ಕ್ಲೀಯರ್ ಕಮಾಂಡ್ ಅನ್ನು ಟೈಪ್ ಮಾಡುತ್ತೇನೆ
ಕ್ಲೀಯರ್ ಕಮಾಂಡ್ ಕ್ಯಾನ್ವಾಸನ್ನು ಸ್ವಚ್ಛಗೊಳಿಸುತ್ತದೆ ಈಗ ನಾಟ್ ನಿಬಂಧನೆಯೊಂದಿಗೆ ಕೆಲಸ ಮಾಡೋಣ
ಈಗ ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಂ ಅನ್ನು ಕಾಪಿ ಮಾಡುತ್ತೇನೆ
ಮತ್ತು ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಪ್ರೋಗ್ರಾಂ ಟೈಪ್ ಮಾಡಿ
ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿದ ನಂತರ ಟ್ಯುಟೋರಿಯಲ್ ಅನ್ನು ಮತ್ತೆ ಆರಂಭ ಮಾಡೋಣ
ನಾನು ಪ್ರೋಗ್ರಾಂ ಟೆಕ್ಸ್ಟ್ ಅನ್ನು ಝೂಮ್ ಮಾಡುತ್ತೇನೆ ಮತ್ತು ಪ್ರೋಗ್ರಾಮ್ ಅನ್ನು ವಿವರಿಸುತ್ತೇನೆ
ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ
a b ಮತ್ತು c ಎ ಬಿ ಮತ್ತು ಸೀ ವೆರಿಯಬಲ್ಸ್ ಗಳು ಯೂಸರ್ ನ ಇನ್ ಪುಟ್ ಅನ್ನು ಸಂಗ್ರಹಿಸುತ್ತವೆ
ಐಎಫ್ ನಾಟ್ aಬ್ ಇಫ್ ನಾಟ್ ಎ ಈಸ್ ಈಕ್ವಲ್ಟು ಈಕ್ವಲ್ಟು ಬಿ ಮತ್ತು bಸಿಎ ಬೀ ಈಸ್ ಈಕ್ವಲ್ಟು ಈಕ್ವಲ್ಟು ಸೀ ಮತ್ತು cಆ ಸೀ ಈಸ್ ಈಕ್ವಲ್ಟು ಈಕ್ವಲ್ಟು ಎ ಐಎಫ್ ನಾಟ್ ನಿಬಂಧನೆಯನ್ನು ಪರಿಶೀಲಿಸುತ್ತದೆ
ನಾಟ್ ಎನ್ನುವುದು ಒಂದು ವಿಶಿಷ್ಟವಾದ ಗ್ಲೂ ಪದ
ಇದು ತನ್ನ ಓಪರೆಂಡ್ ನ ತಾರ್ಕಿಕ ಸ್ಥಿತಿಯನ್ನು ವಿಪರೀತಗೊಳಿಸುತ್ತದೆ
ಉದಾಹರಣೆಗಾಗಿ ಕೊಟ್ಟಿರುವ ನಿಬಂಧನೆಯು ಸರಿಯಾಗಿದ್ದರೆ ನಾಟ್ ಎನ್ನುವುದು ತಪ್ಪನ್ನಾಗಿ ಮಾಡುತ್ತದೆ
ಮತ್ತು ನಿಬಂಧನೆಯು ತಪ್ಪಾಗಿರುವಾಗ ಔಟ್ಪುಟ್ ಸರಿ ಯಾಗಿರುತ್ತದೆ
ಐಎಫ್ ನಾಟ್ ನಿಬಂಧನೆಯ ಪರಿಶೀಲನೆಯಾದ ಮೇಲೆ ಪ್ರಿಂಟ್ ಕಮಾಂಡ್ ಸ್ಟ್ರಿಂಗ್ ಅನ್ನು ತೋರಿಸುತ್ತದೆ
ಐಎಫ್ ನಿಬಂಧನೆಯು ತಪ್ಪಾದಾಗ ಎಲ್ಸೆ ಕಮಾಂಡ್ ಉತ್ಪತ್ತಿಯಾಗುತ್ತದೆ
ಎಲ್ಸೆ ನಿಬಂಧನೆಯ ಪರಿಶೀಲನೆಯಾದ ಮೇಲೆ ಪ್ರಿಂಟ್ ಕಮಾಂಡ್ ಸ್ಟ್ರಿಂಗ್ ಅನ್ನು ತೋರಿಸುತ್ತದೆ
ಗೋ 100100 ಎಂಬ ಕಮಾಂಡ್ ಟರ್ಟಲ್ ಗೆ ಕ್ಯಾನ್ವಾಸಿನ ಎಡಭಾಗದಿಂದ 100 ಪಿಕ್ಸೆಲ್ಸ್ ಮತ್ತು ಮೇಲ್ಭಾಗದಿಂದ 100 ಪಿಕ್ಸೆಲ್ಸ್ ಗಳಷ್ಟು ಮುಂದೆ ಸಾಗುವಂತೆ ಆದೇಶಿಸುತ್ತದೆ
ರಿಪೀಟ್ 3turnright 120 ಫಾರ್ವರ್ಡ್ 100 ರಿಪೀಟ್ ಥ್ರೀ ಆವರಣದ ಒಳಗೆ ಟ್ರು ರೈಟ್ ೧೨೦ ಫಾರ್ವರ್ಡ್ ೧೦೦ ಎಂಬ ಕಮಾಂಡ್ ಕ್ಯಾನ್ವಾಸಿನ ಮೇಲೆ ಒಂದು ಸಮಭುಜ ತ್ರಿಕೋಣವನ್ನು ತಯಾರಿಸಲು ಟರ್ಟಲ್ ಗೆ ಆದೇಶ ನೀಡುತ್ತದೆ
ನಾನು ಎಲ್ಲಾ ನಿಬಂಧನೆಗಳನ್ನು ಪರಿಶೀಲಿಸುವುದಕ್ಕಾಗಿ ಪ್ರೋಗ್ರಾಮ್ ಅನ್ನು ರನ್ ಮಾಡುತ್ತೇನೆ
ಕೋಡ್ ಅನ್ನು ರನ್ ಮಾಡಲು ಫ್5 ಒತ್ತಿ
ಅಬ್ ಯ ಉದ್ದಕ್ಕಾಗಿ 6 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಬಿಸಿಯ ಯ ಉದ್ದಕ್ಕಾಗಿ 5 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಎಸಿಯ ಯ ಉದ್ದಕ್ಕಾಗಿ 7 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಕ್ಯಾನ್ವಾಸಿನ ಮೇಲೆ ಟ್ರಯಾಂಗಲ್ ಇಸ್ ನಾಟ್ ಇಕ್ವಿಲೇಟರಲ್ ಟ್ರ್ಯಾಂಗಲ್ ಈಸ್ ನಾಟ್ ಈಕ್ವಲೇಟರಲ್ ಎಂದು ಕಾಣಿಸುತ್ತದೆ
ಪುನಃ ರನ್ ಮಾಡೋಣ
ಅಬ್ ಯ ಉದ್ದಕ್ಕಾಗಿ 5 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಬಿಸಿಯ ಯ ಉದ್ದಕ್ಕಾಗಿ 5 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಎಸಿಯ ಯ ಉದ್ದಕ್ಕಾಗಿ 5 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ಕ್ಯಾನ್ವಾಸಿನ ಮೇಲೆ ಟ್ರಯಾಂಗಲ್ ಇಸ್ ಇಕ್ವಿಲೇಟರಲ್ ಟ್ರ್ಯಾಂಗಲ್ ಈಸ್ ಈಕ್ವಲೇಟರಲ್ ಎಂದು ಕಾಣಿಸುತ್ತದೆ
ಕ್ಯಾನ್ವಾಸಿನ ಮೇಲೆ ಒಂದು ಸಮಭುಜ ತ್ರಿಕೋಣ ತಯಾರಾಗಿದೆ
ಇದರೊಂದಿಗೆ ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಸಂಕ್ಷೇಪವಾಗಿ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕ್ವೆಶ್ಚನ್ ಗ್ಲೂಸ್ ಗಳಾದ ಆಂಡ್ ಮತ್ತು ನಾಟ್ ಅನ್ನು ಕಲಿತಿದ್ದೇವೆ
ಅಸೈನ್ ಮೆಂಟ್ ಆಗಿ ನಾನು ನಿಮಗೆ ಕ್ವೆಶ್ಚನ್ ಗ್ಲೂ ಒರ್ ಅನ್ನು ಬಳಸಿ ಲಂಬಕೋನ ತ್ರಿಭುಜದ ಪರಿಕಲ್ಪನೆಯನ್ನು ನಿರ್ಧರಿಸಲು ಪ್ರೋಗ್ರಾಂ ಬರೆಯಲು ಸೂಚಿಸುತ್ತೇನೆ
ಐಎಫ್ ಒರ್ ನಿಬಂಧನೆಯ ಸಂರಚನೆ ಐಎಫ್ ಆವರಣದ ಒಳಗೆ ಕಂಡೀಷನ್ ಒರ್ ಆವರಣದ ಒಳಗೆ ಕಂಡೀಷನ್ ಒರ್ ಆವರಣದ ಒಳಗೆ ಕಂಡೀಷನ್
ಕರ್ಲಿ ಬ್ರ್ಯಾಕೆಟ್ ನ ಒಳಗೆ ಡಿಒ ಸೋಮೆಥಿಂಗ್
ಎಲ್ಸೆ ಕರ್ಲಿ ಬ್ರ್ಯಾಕೆಟ್ ನ ಒಳಗೆ ಡಿಒ ಸೋಮೆಥಿಂಗ್
ಈ URLನಲ್ಲಿ ಸಿಗುವ ವಿಡಿಯೋ ಅನ್ನು ನೋಡಿ
httpspoken tutorialorgWhat ಇಸ್ a ಸ್ಪೋಕನ್ ಟ್ಯೂಟೋರಿಯಲ್ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ಸಂಕ್ಷೇಪವಾಗಿ ತಿಳಿಸುತ್ತದೆ
ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್160 ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರಗಳನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ಕೊಡುತ್ತದೆ
ಹೆಚ್ಚಿನ ವಿವರಣೆಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗ
ಇದು ಭಾರತ ಸರ್ಕಾರದ MHRDಯ ICTಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ
ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಲಿಂಕ್ ನಲ್ಲಿ ಸಿಗುತ್ತದೆ httpspoken tutorialorgNMEICT Intro ಈ ಪಾಠದ ಅನುವಾದಕಿ ಬೆಂಗಳೂರಿನಿಂದ ನಾಗರತ್ನಾ ಹೆಗಡೆ ಹಾಗೂ ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು
ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು